ಜಾಹೀರಾತು ಮೊಬೈಲ್ ಇದರೊಳಗೇ ಇರುವುದರಿಂದ ಮಕ್ಕಳನ್ನು ಮಣ್ಣಿಗೆ ಸಹ ಬಿಡಬೇಕು ಆಟನಾಡುವುದು ಒಳ್ಳೆಯದು ಆರೋಗ್ಯಕ್ಕೆ ಎಂದು ಹೇಳಿದ್ದಾರೆ.

ಇದು ನೋಡಲು ಅಪಾರ್ಟುಮೆಂಟುಗಳ ತರ ಕಾಣುತ್ತಿದೆ ಇದರಲ್ಲಿ ಹಲವಾರು ಜನರು ಹಲವಾರು ವಿವಿಧ ಭಾಷೆ ಗಳನ್ನು ಮಾತನಾಡುವ ಜನರು ಸೇರಿಕೊಂಡಿರುತ್ತಾರೆ ಒಬ್ಬರಿಗೆ ಒಬ್ಬರು ಪರಿಚಯ ವಿಲ್ಲದಿದ್ದರು ಒಟ್ಟಿಗೆ ಜೀವನ ಮಾಡುತ್ತಿರು --

ದಾನ ಮಾಡಲು ಇರಿಸಿ ಇಟ್ಟಿಕೊಂಡಿರುವ ಪುಸ್ತಕಗಳ ತರ ಕಾಣಿಸುತ್ತಿದೆ ಇದು ಹಲವಾರು ಬಡ ಮಕ್ಕಳಿಗೆ ಸಹಾಯಕರವಾಗಿರುವ ಪುಸ್ತಕಗಳ ರೀತಿ ಕಾಣಿಸುತ್ತಿದೆ.

ಎಲ್ಲೆಲ್ಲೋ ಹಸಿರು ನದಿ ಮೋಡ ಹಾಗು ಒಂದು ತೆಪ್ಪವನ್ನು ಸಹಾ ನಾವು ಕಾಣಾಬಹುದು